ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ರಸ್ತೆಯನ್ನು ಕಾಣಬಹುದು.

ಕಟ್ಟಡದ ಮುಂಭಾಗ ಹಸಿರು ಬಣ್ಣದಿಂದ ಕುಡಿದ ಗಿಡವೊಂದು ಬೆಳದಿದೆ.

ಈ ಕೊಠಡಿಯ ಗೋಡೆಗಳಿಗೆ ಬಿಳಿ ಬಣ್ಣದ ಬಣ್ಣವನ್ನು ಹಾಕಿದ್ದಾರೆ ಆರು ಜನ ನಿಂತುಕೊಂಡು ಪ್ರಯೋಗಾಯವನ್ನು ಮಾಡಬಹುದಾಗಿದೆ.

ನೇತು ಹಾಕಿದ್ದಾರೆ ಕುಳಿತುಕೊಳ್ಳಲು ಮುಂದೆ ಚೇರ್ ಗಳನ್ನು ಹಾಕಿದ್ದಾರೆ.

ಇದು ಒಂದು ಕೆ_ಎಸ್_ಆರ್_ಟಿ_ಸಿ ಬಸ್ ನಿಲ್ಲುವ ಸ್ಥಳದ ಚಿತ್ರವಾಗಿದೆ.

ತೆಂಗಿನ ಮರದ ಆಕಾರದಂತಿರುವ ದೊಡ್ಡ ಮರಗಳನ್ನು ಕಾಣಬಹುದು.

ಒಂದು ಸುಂದರವಾದ ಹಾಲನ್ನು ಚಿತ್ರದಲ್ಲಿ ಕಾಣಬಹುದು ಎಲ್ಲಾ ಪುರುಷರು ಕುಳಿತುಕೊಂಡು ಸಭೆಯನ್ನು ನಡೆಸುತ್ತಿದ್ದರೆ.

ಈ ಕಟ್ಟಡದ ಮುಂಭಾಗದಲ್ಲಿ ಮಂತ್ರಿ ಸೆರೆನಿಟಿ ಎಂಬ ಬೋರ್ಡ್ ಅನ್ನು ದೊಡ್ಡ ಅಕ್ಷರಗಳಲ್ಲಿ ಹಾಕಿದ್ದಾರೆ.

ಈ ಕಟ್ಟಡದ ಮುಂಭಾಗದಲ್ಲಿ ಗಾಜಿನಿಂದ ಕೂಡಿದ ಬಾಗಿಲುಗಳನ್ನು ಇಟ್ಟಿದ್ದಾರೆ.

ಕಟ್ಟಡದ ಮುಂಭಾಗ ಮಕ್ಕಳು ಆಡುವುದಕ್ಕೆ ಕೆಲವೊಂದು ಆಟಿಕೆಗಳನ್ನು ಇಟ್ಟಿದ್ದಾರೆ.

ಒಂದು ಹಸಿರು ಬಣ್ಣದ ಟೆಂಟ್ ಇನ್ನೊಂದು ನೀಲಿ ಬಣ್ಣದ ಟೆಂಟ್ ನೆಲದ ಮೇಲೆ ಬೆಳೆದಿರುವ ಹುಲ್ಲು ಒಣಗಿ ಹೋಗಿದೆ.

ಕೊಠಡಿಯಲ್ಲಿ ಹಲವಾರು ಹುಡುಗರು ಹುಡುಗಿಯರು ತರಬೇತಿಯನ್ನು ತೆಗೆದುಕೊಳ್ಳುತ್ತಿದರೆ.

ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಪೋಸ್ಟ್ ಆಫೀಸನ್ನು ಕಾಣಬಹುದು.

ಪಿಂಕ್ ಬಣ್ಣದಿಂದ ಕೂಡಿದ ಹೂವುಗಳು ಬಿಟ್ಟಿರುವುದನ್ನು ಕಾಣಬಹುದು ನಾಲ್ಕು ಜನ ವ್ಯಕ್ತಿಗಳು ಉಧ್ಯಾನವನದಲ್ಲಿ ಕುಳಿತುಕೊಂಡಿದ್ದಾರೆ.

ಇದು ಒಂದು ಫಿಶ್ ಮಾರ್ಕೆಟ್ನ ಚಿತ್ರವಾಗಿದೆ ಈ ಚಿತ್ರದಲ್ಲಿ ಬಗೆ ಬಗೆಯ ಮೀನುಗಳನ್ನು ಮಾರಾಟಕ್ಕೆ ಇಡಲಾಗಿದೆ.